ಮತ್ತು ಮುಂದೆ ನೋಡುತ್ತಿರುವಂತಹ ಒಂದು ಕಿರಣ ಅಂಗಡಿ ಇದೆ.

ಆ ಸೊಂಡಿ ಮೇಲೆ ಒಬ್ಬ ಯುವಕ ನಿಂತುಕೊಂಡು ಫೋಟೋ ತೆಗೆಸಿಕೊಂಡಿರುತ್ತಾನೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಪಾರ್ಕ್ .

ಆ ಪಾರ್ಕ್ ಗೆ ಗೇಟ್ ಇರುತ್ತದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಮಾರ್ಟ್ ಇಟ್ಟಿರುವ ಐಟಮ್ಸ್ ಗಳು ಪ್ಯಾಕ್ ಮಾಡಿ ಇಟ್ಟಿರುತ್ತಾರೆ.

ಈ ಚಿತ್ರದಲ್ಲಿ ನಾವು ಎಲೆಕ್ಟ್ರಿಕಲ್ ಐಟಮ್ಸ್ ಗಳನ್ನು ನೋಡುತ್ತಿರುತ್ತವೆ.

ಮತ್ತು ಆ ಪಾ ಕಾರ್ ಪಕ್ಕದಲ್ಲಿ ಒಂದು ಬೈಕ್ ನಿಂತಿರುತ್ತದೆ.

ಮತ್ತು ಪಕ್ಕದಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ.

ಮತ್ತು ಬೋರ್ಡ್ ಮೇಲೆ ಕಾಮರ್ಸ್ ಅಂತ ಬರೆದಿರುತ್ತಾರೆ.

ಆ ಕಾಡಲ್ಲಿ ಹಲವಾರು ಗಿಡ ಮರಗಳು ಇವೆ.

ಗು ಒಂದು ರೋಡ್ ಹೋಗಿದೆ ಮತ್ತು ಅಲ್ಲಿ ಗೋಡೆ ಮೇಲೆ ಏನೋ ಚಿತ್ರ ಬಿಡಿಸಿದಾರೆ.

ಮತ್ತು ಕ್ಯಾಮೆರಾ ಮ್ಯಾನ್ ಫೋಟೋ ಹಿಡಿಯುತ್ತಿದ್ದಾನೆ.

ಹಾ ಬಟ್ಟೆ ಅಂಗಡಿಯಲ್ಲಿ ಎರಡು ಬಂಡೆಗಳಿವೆ.

ಹಿಂದೆ ನೀಲಿ ಕಲರ್ ಒಂದು ಶೆಡ್ ಇರುತ್ತದೆ ಶ್ರೀ ಶಿವಂ ಗ್ಲಾಸ್ ಆರ್ಟ್ಸ್ ಅಂತ.

ಆ ಯುವಕನ ಸುತ್ತಲೂ ಗಿಡ ಇವೆ.

ಇದರಲ್ಲಿ ಸೈಕಲ್ ಹುಡ್ಕೊಂಡು ಒಬ್ಬ ಯುವಕ ಬರ್ತಿದ್ದಾನೆ.